ಕಬ್ಬಿಣದ ಕಾಂಪೌಂಡ್ ಕಾಣಿಸುತ್ತದೆ ಮೋಡ ಆಕಾಶ .

ಪೆಟ್ರೋಲಿಯಂ ಅದು. ಇದರ ಹೆಸರು ಭಾರತ್ ಪೆಟ್ರೋಲಿಯಂ ಅಂತ. ಅದ್ರ ಹಿಂದೆ ಒಬ್ಬ ಮನಷ್ಯ ಹೊರಗಡೆ ಬರುತ್ತಿದ್ದಾನೆ. ಇದನ್ನು ಕನ್ನಡದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಅಹ್ ಕುಡಿಯಲು ನೀರ್ ಇದೆ. ವಿಶಾಲವಾದ ಜಾಗಾ ಆಕಾಶ ಮರ.

ಇಲ್ಲಿ ಕಾಣುತ್ತಿರುವುದು ರೈಲ್ವೆ ಸ್ಟೇಷನು ರೈಲ್ವೆ ಟ್ರ್ಯಾಕ್ ಕಾಣಿಸ್ತಿದೆ.

ಟ್ರೈನಿಗಾಗಿ ಕಾಯುತ್ತಿರುವ ಜನಗಳು ಮರಗಳು ಕಟ್ಟೆ --

ವಾಹನಗಳು ಪೆಟ್ರೋಲ್ ಗೋಸ್ಕರ ಪೆಟ್ರೋಲ್ ಬಂಕಿಗೇ ಹೋಗಿವೆ.

ಈ ಚಿತ್ರದಲ್ಲಿ ಮಕ್ಕಳಿಗೆ ಯೋಗಾಸನ ಹೇಳುತ್ತಿರುವ ಒಂದು ದ್ರಶ್ಯ ಟೀಚರ್ ಹೇಳಿಕೊಡುತ್ತಿದ್ದಾರೆ ಮಕ್ಕಳು ಮಾಡುತ್ತಿದ್ದಾರೆ.

ಒಂದು ಪೆಟ್ರೋಲಿಯಂ ಅದು ಇದರ ಹೆಸರು ಇಂಡಿಯನ್ ಆಯಿಲ್ ಅಂತ ಒಂದು ಕಾರ್ ಇದೆ ಪೆಟ್ರೋಲ್ ಹಖ್ಸ್ಕೊಳ್ಳೋಕೆ ಬಂದಿದೆ ಅಹ್ ಪೆಟ್ರೋಲಿಯಂ ಹಾಕುವಲ್ಲಿ ಕೆಲಸಗಾರರು ಕಾಣಿಸುತ್ತಿದ್ದಾರೆ.

ಕಾಣುತ್ತಿರುವುದು ಇದು ಸಹ ಪೆಟ್ರೋಲ್ ಬಂಕ್ ಇಲ್ಲಿ ವಾಹನಗಳು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದಿದ್ದಾರೆ ಕೆಲಸಗಾರರು ಪೆಟ್ರೋಲಿಯಂ ಹಾಕ್ತಾ ಇದ್ದಾರೆ.

ಚಿತ್ರದಲ್ಲಿ ಕಾಣುತ್ತಿರುವುದು ಯಾವುದೊ ಒಬ್ಬ ಮಹಾನುಭಾವಾನಾ ಆಹ್ಹ್ಮ್ಮ್ ಭಾವ್ ಮೂರ್ತಿ ಅದನ್ನು ಕೆತ್ತನೆ ಮಾಡಿದ್ದಾರೆ.

ಹಿಂದೆ ಗಿಡ ಮರಗಳು ಕಾಣಿಸುತ್ತಿದ್ದವೇ ಇದು ಆಹ್ಹ್ ಕಪ್ಪು ಬಣ್ಣದ ಕಲ್ಲಿನಲ್ಲಿ ಇದನ್ನು ಕೆತ್ತನೆ ಮಾಡಿ ಇಟ್ಟಿದ್ದಾರೆ .

ಇದು ಒಂದು ಹೊಟೇಲನಾ ಹೆಸರಿನ ಭಾವಚಿತ್ರ ಆರ್ ರಿಗಲ್ ರೆಸ್ಟೋರೆಂಟ್ ನಾನ್ ವೆಜ್

ಕೂಡಾ ಅಲ್ಲ ರೈಲ್ವೆ ಸ್ಟೇಷನ್ ಟ್ರೈನ್ ಕಾಣಿಸಿತ್ತಿದೆ. ಐದು ರೈಲ್ವೆ ಸ್ಟೇಷನ್ ನ್ನು. ಅಹ್ ಗೋಡೆಗೆ ಬಿತ್ತಿ ಚಿತ್ರಗಳನ್ನು ಅಂಟಿಸಿರುವುದು ಗಿಡ ಮರ --

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಕಲ್ಲುಗಳು ಈ ಕಲ್ಲುಗಳು ಅ ಹಸಿರು ಬಣ್ಣದ ಒಂದು ಬಳ್ಳಿಯಿಂದ ಮುಚ್ಚಿಹೋಗಿ ಆಕರ್ಷಣೆಗಾಗಿ ಒಂದು ಗೊಂಬೆಯನ್ನು ತಯಾರು ಮಾಡುತ್ತಿದ್ದಾರೆ.

ಟ್ರಕ್ ನಿಂತಿದೆ ಜೀಪು ಕಾರು ಬೈಕ್ ಗಳು ಸಾಕಷ್ಟು ಜನ ಬೈಕ್ ಮೇಲೆ ಹೊರ್ಗ್ ಹಾಕಿಸ್ಕೊಂಡ್ ಹೋಗ್ತಾ ಇದಾರೆ.